ಇದು ಮಾರ್ಕೆಟ್ ಆಗಿರುತ್ತದೆ ಇಲ್ಲಿ ಕೆಲವು.

ಜೀಪ್ ಗಳಲ್ಲಿ ಕೆಲವು ಲಗೇಜ್ ಅನ್ನು ತುಂಬಿರುತ್ತಾರೆ.

ಇದು ಒಂದು ಕಾರ್ ಶೋರೂಮಿನ ಆಫೀಸ್ ಆಗಿರುವಂತದ್ದು ಇಲ್ಲಿ ಮ್ಯಾನೇಜರ್ ಆಗಿರುವಂತಹ ವ್ಯಕ್ತಿಯು--

ಇರುವುದ ದೃಶ್ಯವನ್ನು ನಾವು ಗಮನಿಸಬಹುದು ಹಾಗೆ ಅಂಗಡಿಯ ಕನ್ನಡಿಯಲ್ಲಿ --

ವಿಧವಾದ ಬಣ್ಣಗಳಿಂದ ಕೂಡಿರುವಂತಹ ಲೈಟಿಂಗ್ಸ್ ಅನ್ನು ಅಲಂಕಾರಣೆಯನ್ನು ನೋಡಬಹುದು ಇಲ್ಲಿ ಅಮೂಲ್ ಹೆಸರು ಕೂಡ ಇದೆ.

ಇದು ಸುಂದರವಾದ ಒಂದು ಸಮುದ್ರವಾಗಿರುತ್ತದೆ ಇಲ್ಲಿ ತೇಲಾಡುವಂತಹ ನೀರಿನ ಅಲೆಗಳನ್ನು ನೋಡಬಹುದು.

ಹಿಂದೆ ಬದಿಯಲ್ಲಿರುವಂತ ಆಟ ಸಾಮಾನು ಇರುವ ದೃಶ್ಯ ನೋಡುವುದು ಇವೆಲ್ಲ ಮಕ್ಕಳಿಗೂ ಉಪಯೋಗವಾಗುವಂತಹ ವಸ್ತುಗಳು ಆಗಿರುವುದು.

ಲೈಬ್ರರಿ ಆಗಿರುತ್ತದೆ ಇಲ್ಲಿ ಹಲವಾರು ಜನರು ಬಂದು ನ್ಯೂಸ್ ಪೇಪರ್ ಅನ್ನು ಓದುವುದನ್ನು--

ಆಟ ಆಡಿಸುವುದನ್ನು ನಾವು ಗಮನಿಸಬಹುದು ಇಲ್ಲಿ ಔಟ್ ಸೈಡ್ ಫುಡ್ ಇಸ್ ನಾಟ್ ಅಲವ್ಡ್ ಎಂಬ ಒಂದು ಬರಹವನ್ನು ನೋಡಬಹುದು.

ಅಧಿಕಾರಿಗಳ ಹತ್ರ ಮಾಡುವಂತದ್ದನು ಸಹ ನಾವು ನೋಡಿಕೊಳ್ಳಬಹುದು.

ಎಷ್ಟು ಗಂಟೆ ಆಗಿದೆ ಎಂಬುದಾಗಿ ನೋಡುವುದರ ಮುಖಾಂತರ.